ಇಲ್ಲಿ ಚಿಕ್ಕ ಮಕ್ಕಳು ಆಡುವಂತಹ ಪ್ಲೇಸ್ ಕಾಣಿಸುತ್ತಿದೆ ಇಲ್ಲಿ ದೊಡ್ಡದಾದ ಮ್ಮ್- ತೆಂಗ್- ತೆಂಗಿನ ಮರಗಳ ತರಹದ ಗಿಡಗಳು ಕಾಣಿಸುತ್ತಿದ್ದಾವೆ.

ಇದೆ ಮತ್ತು ಹಸಿರು ಬಣ್ಣದ ಎಲೆಗಳು ಕಾಣಿಸುತ್ತಿದ್ದಾವೆ ಒಂದು ಕಟ್ಟೆಯು ಕಾಣಿಸುತ್ತಿದೆ.

ಹಾಗೆಯೆ ಒಬ್ಬರು ಒಬ್ಬ ಶಿಕ್ಷಕರು ಅವರಿಗೆ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ.

ಪಕ್ಕದಲ್ಲಿ ಇರುವ ಕಪ್ ಕೇಕ್ ಗಳು ಕಾಣಿಸುತ್ತಿವೆ.

ಹಾಗೆ ಹೂವಿನ ಒಂದು ಕೊಂಡಲಿ ಕಾಣಿಸುತ್ತಿದೆ ಒಂದು ಸೋಫಾ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಮಗೆ ನೀಲಿ ಬಣ್ಣದ ಮೂರು ಪಂಪ್ ಗಳು ಕಾಣಿಸುತ್ತಿವೆ.

ಇಲ್ಲಿ ಶೋಭಾಸ್ ರೆಸ್ಟೋರೆಂಟ್ ಪ್ಯೂರ್ ವೆಜ್ ಮಲ್ಟಿ ಚೈನೀಸ್ ಅಂತ ಆ- ಹೊಟೇ- ರೆಸ್ಟೋರೆಂಟ್ ಬೋರ್ಡ್ ಇದೆ.

ದೊಡ್ಡದಾದ ಗಿಡಗಳು ಕಾಣಿಸುತ್ತವೆ ಅದರಲ್ಲಿಯೂ ಬೇರೆ ಬೇರೆ ತರಹದ ಗಿಡಗಳಿವೆ.

ಒನ್ ಮತ್ತು ಸ್ಕೂಟಿ ಯಲ್ಲಿ ಹೋಗುತ್ತಿರುವ ವ್ಯಕ್ತಿಗಳು ಕಾಣಿಸುತಿದ್ದಾರೆ ಕಾರ್ ಕಾಣಿಸುತ್ತಿದೆ ಆಟೋ ಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಈ- ದುಡ್ಡನ್ನು ತೆಗೆದುಕೊಂಡು ಬರಲು ವ್ಯಕ್ತಿಗಳು ಎ-ಟಿ-ಎಂ ಗೆ ಹೋಗಿರುವ ಹಾಗೆ ಕಾಣಿಸುತ್ತಿದೆ.

ಇಬ್ಬರು ಬಾಲಕರು ಕಾಣಿಸುತ್ತಿದ್ದಾರೆ ಮತ್ತು ಗೋಡೆ ಕಾಣಿಸುತ್ತಿದೆ.

ಇಲ್ಲಿ ಟ್ರ್ಯಾಕ್ಟರ್ ಗ್ಯಾರೇಜ್ ಕಾಣಿಸುತ್ತಿದೆ ಅಲ್ಲಿ ಒಂದು ಟ್ರ್ಯಾಕ್ಟರ್ ನಿಂತಿದೆ ಅದು ಮಹೀಂದ್ರ ಫೈವ್ ಸೆವೆನ್ ಫೈವ್ ಡಿ_ಸಿ .

ಮತ್ತು ಅದು ಕೆಂಪಾದ ಕಲರನ್ನು ಹೊಂದಿದೆ ಮತ್ತು ಒಂದು ಗ್ಯಾರೇಜ್ ಅ ರಿಪೇರಿ ಮಾಡುವ ಡಬ್ಬಿ ಕಾಣಿಸುತ್ತಿದೆ.

ಈ ಕಡೆ ಯಾವುದೋ ಕ್ವಾಟರ್ಸ್ ಕಾಣಿಸುತ್ತಿದೆ ಹಸಿರಾದ ಗಿಡ ಕಾಣಿಸುತ್ತಿದೆ.

ಮತ್ತು ಊ ವ ರೋಡಿ ರೋಡ್ ಕಾಣಿಸುತ್ತಿದೆ.

ಬೈಕ್ಸ್ ಅ ಲಾರಿ ಆ ಸ್ಕೂಟಿ ಎಲ್ಲವೂ ಕಾಣಿಸು --

ಇದೆ ಮೇಲ್ಗಡೆ ಮತ್ತೆ ಒಂದು ರೋಡ್ ಕಾಣಿಸುತ್ತಿದೆ ಮತ್ತು ಹಸಿರು ಗಿಡ ಕಾಣಿಸುತ್ತಿದ್ದಾವೆ.

ಮತ್ತು ಕೆಳಗಡೆ ಮೆಟ್ಟಿಲುಗಳು ಕಾಣಿಸುತ್ತಿದ್ದಾವೆ ರೋಡ್ ಕಾಣಿಸುತ್ತಿದೆ.

ಇಲ್ಲಿ ಒಂದು ವಿಧವಿದವಾದ ಆ ಫುಡ್ ಇರುವಂತ ಒಂದು ಅಂಗಡಿ ಕಾಣಿಸುತಿದೆ.

ರೋಡ್ ಕಾಣಿಸುತ್ತಿದೆ ಆ ಕಡೆ ಆ ಬೈಕ್ ಗಳು ಇದ್ದಾವೆ ಮನುಷ್ಯರು ಇದ್ದಾರೆ.

ಇಲ್ಲಿ ಚಪ್ಪಲಿ ಅಂಗಡಿ ಕಾಣಿಸುತ್ತಿದೆ ಅದರಲ್ಲಿ ಒಬ್ಬ ವ್ಯಕ್ತಿಯು ಇದ್ದಾನೆ.

ಒಂದು ಸ್ಟೂಲ್ ಕಾಣಿಸುತ್ತಿದೆ ಇಲ್ಲಿ ಶೂಸ್ ಚಪ್ಪಲ್ ಬಾಕ್ಸ್ ಫ್ಯಾನ್ ಮ್ಮ್ _ಮತ್ತು_ಉ _ಉ ಡೈಲಿ ಯೂಸ್ ಸ್ಲಿಪ್ಪರ್ಸ್ ಕೂಡ ಕಾಣಿಸುತ್ತಿದ್ದಾವೆ.

ಮತ್ತು ಕುಳಿತುಕೊಳ್ಳಲು ಎರಡು ಕಟ್ಟೆಗಳಿದ್ದಾವೆ ಒಂದು ಮರ ಇದೆ.

ಮತ್ತು ದೊಡ್ಡದಾದ ಗಿಡಗಳು ಇದ್ದಾವೆ ಚಿಕ್ಕ ಮಕ್ಕಳು ಆಡುವಂತಹ ಆಟದ ಸಾಮಗ್ರಿಗಳು ಕಾಣಿಸುತ್ತಿದ್ದಾವೆ.

ಮತ್ತು ಕಂಬಗಳು ಕಾಣಿಸುತ್ತಿದ್ದಾವೆ ಎತ್ತರವಾದ ಗಿಡವು ಕಾಣಿಸುತ್ತಿದೆ.

ಇಲ್ಲಿ ಹಾಸ್ಪಿಟಲ್ ಡಾಕ್ಟರ್ ರೂಮ್ ಕಾಣಿಸುತ್ತಿದೆ ಅಲ್ಲಿ ಮೂರೂ ಚೇರ್ ಗಳಿದಾವೇ ಒಂದು ಬೆಡ್ ಇದೆ.

ಹಿಂದ್-ಹಿಂದ್ಗಡೆ ನೀಲಿ ಬಣ್ಣದ ಪರದೆಯನ್ನು ಹೊಂದಿದೆ.

ಮತ್ತು ಆ- ಕೆಂಪು ಬಣ್ಣದ ಚಾಟನ್ನು ಮ್ಮ್ - ಕೆಳಗೆ ಸೈಡಿ ನಲ್ಲಿ ಹಾಕಿದ್ದಾರೆ ಮತ್--

ಅದನ್ನು ಮೂರು ಕಂಬಗಳು ಕಾಣಿಸುತ್ತಿದ್ದಾವೆ ಒಬ್ಬ ವ್ಯಕ್ತಿಯು ಒಂದು ಬುಟ್ಟಿಯನ್ನು ಹಿಡಿದು ಓ ಸಿಮೆಂಟ್ ಹಾಕುತ್ತಿರುವ ಹಾಗೆ ಕಾಣಿಸ್ತಾ ಇದೆ.

ಮತ್ತು ಒ- ಕಲರ್ ಕಲರ್ ಡಬ್ಬಿಗಳು ಕಾಣಿಸುತ್ತಿದ್ದಾವೆ ಸ್ಟೇಷನರಿ ಐಟಮ್ಸ್ ಎಲ್ಲಾ ಕಾಣಿಸುತ್ತಿದ್ದಾವೆ.

ಒಂದು ಕಾರ್ ಕಾಣಿಸುತ್ತಿದೆ ಮೇಲ್ಗಡೆ ಬೇರೆ ಬೇರೆ ತರಹದ ಶಾಪ್ಸ್ ಇದ್ದಾವೆ.

ಇಲ್ಲಿ ಫ್ರೀಜ್ ರೋಲ್ ಎಂಬ ಬೋರ್ಡ್ ಕಾಣಿಸುತ್ತದೆ.

ಅದರ ಪಕ್ಕದಲ್ಲಿ ಒಂದು ಗಿಡವೂ ಕಾಣಿಸುತ್ತಿದೆ ಅದರ ಈ ಕಡೆ ಪಕ್ಕದಲ್ಲಿ ಒಂದು ಕಂಬವು ಕಾಣಿಸುತ್ತಿದೆ.

ಇಲ್ಲಿ ಒಂದ್ ಜಿಮ್ ಕಾಣಿಸುತ್ತಿದೆ ಅದರೊಳಗಡೆ ವರ್ಕೌಟ್ ಮಾಡುವ ಸಾಮಗ್ರಿ ಕಾಣಿಸುತ್ತಿದೆ ಅದ್ --

ಇಲ್ಲಿ ಕಿಟಕಿಯ ಮೇಲೆ ಒಂದು ಬಲ್ಪ್ ಕೂಡ ಕಾಣಿಸುತಿದೆ.

ಮತ್ತು ಬಿಳಿ ಗೋಡೆ ಕಾಣಿಸುತಿದೆ ಮತ್ತು ಛಡಿಗೆ ಛಡಿ ಹಾಕಿರುವ ಹಾಗೆ ಕಾಣಿಸುತಿದೆ.

ಇಲ್ಲಿ ಒಂದು ಗ್ರೌಂಡ್ ಕಾಣಿಸುತಿದೆ ಮು- ಮುಂಜಾನೆಯ ಸಮಯದಲ್ಲಿ ಅ- ಸೂರ್ಯನ ಉದಯವು ಕಾಣಿಸುತ್ತಿದೆ.

ಮತ್ತು ವ್ಯಕ್ತಿಗಳು ವಾಕಿಂಗ್ ಮಾಡುತ್ತಿರುವ ಹಾಗೆ ಕಾಣಿಸುತ್ತಿದೆ.

ಗ್ರೌಂಡ್ ಸುತ್ತಲು ಚಿಕ್ಕದಾದ ಗ್ರಾಸ್ ಅಂದ್ರೆ ಹುಲ್ಲು ಕಾಣಿಸುತ್ತಿದೆ.

ಇಲ್ಲಿ ಸೋಫಾ ಸೋಫಾ ಟೇಬಲ್ಸ್ ಕಾಣಿಸುತ್ತಿದ್ದಾವೆ ಸೋಫಾ ಮ್ಮ್ ಗ್ರೇ ಬಣ್ಣವನ್ನು ಹೊಂದಿದ್ದಾವೆ.

ಇಲ್ಲಿ ಶಾಪ್ ಅಂಗಡಿ ಕಾಣಿಸುತ್ತದೆ ಅಂಗಡಿ ಒಳಗಡೆ ಲೈಟ್ಸ್ ಬಟನ್ಸ್ ಸ್ವಿಚಬೋರ್ಡ್ಸ್ ಕಾಣಿಸುತ್ತಿದೆ.